ಇದು ಎಸ್ ಬಿ ಐ ಬ್ಯಾಂಕ್ ಆಗಿದೆ. ಇಲ್ಲಿ ಲಾಗಿನ್ ಆಗಿ ಜನಗಳ ನಿಂತಿದ್ದಾರೆ. ಎದುರುಗಡೆ ಹಲವಾರು ರೀತಿಯ ಬೈಕ್ ಗಳು ಸೈಕಲ್ ಗಳು ನಿಂತಿದ್ಧವೇ. ಮೇಲೆ ಮೆಟ್ಟಲು --

ಬೈಕ್ ಇದೆ. ಈ ಸೈಡ್ ಅಲ್ಲಿ ತಾಜ್ ಮಹಲ್ ತರಾ ಒಂದ್ ತರಾ ಇದು ಕಟ್ಟಿ ಅದರ ಹತ್ತಿರಾ ಇಬ್ಬರು ವ್ಯಕ್ತಿಗಳ ನಿಂತಿದ್ದಾರೆ. ಇಲ್ಲೊಂದ್ ಟೇಬಲ್ ಇದೆ. ಕೆಳಗಡೆ ಮ್ಯಾಟ್ ಅನ್ನಾ ಹಾಸಿದ್ದಾ --

ಹೊರಡೊಬ್ರು ಗೊತ್ತಿದ್ದಾರೆ ಒಳಗಡೆ ಒಬ್ಬ ವ್ಯಕ್ತಿ ಕುಳಿತಿದ್ದಾನೆ ಒಂದು ಬೈಕ್ ಇದೆ ಇದೇ ರೀತಿ ಹಲವಾರು ವಸ್ತುಗಳು ಕಾಣುತ್ತಿದೆ ಅದರಲ್ಲಿ ಒಂದು ಟೇಬಲ್ ಮೇಲೆ ಹೆಲ್ಮೆಟ್ .

ಇದೊಂದು ಹೊಸದಾಗಿ ಆಗಿರುವ ಕಟಿಂಗ್ ಶಾಪ್ ಆಗಿದೆ ಇಲ್ಲಿ ಹಲವಾರು ರೀತಿಯ ಕಟಿಂಗ್ ಗಳು ಮಾಡಲಾಗುತ್ತದೆ ಇದೆ ಒಬ್ಬ ವ್ಯಕ್ತಿ ನಿಂತಿದ್ದಾನೆ.

ಸೈಕಲ್ ತರ ಇರುವ ಒಂದು ಬಂಡಿ ಇದೆ ಅದರಲ್ಲಿ ಸೈಡ್ ಒಂದು ಬೈಕ್ ನಿಂತಿದೆ ಯಾವುದೋ ಒಬ್ಬ ಮಹಿಳೆ ಹೊರಟಿದ್ದಾರೆ.

ಅನ್ನು ಕೆಳಿಸಿಕೊಳ್ಳುತ್ತಿದ್ದಾರೆ . ಇಲ್ಲಿ ಟೇಬಲ್ ಗಳು ಕೆಲವು ಬಾಕ್ಸ್ ಗಳಲ್ಲಿ ತಮಗೆ ಬೇಕಾದಂತ ಪುಸ್ತಕಗಳು ಅಲ್ಲಿ ಇದ್ದಾವೆ .

ಇಲ್ಲಿ ಆಟೋ ಉಳಿದೆ ಆಟೋ ದಲ್ಲಿ ಮನುಷ್ಯರು ಕುಂತಿದ್ದಾರೆ ಹಿಂದೆಗಡೆ ಒಂದು ದೊಡ್ಡ ಬಿಲ್ಡಿಂಗ್ ಇದೆ ಹಿಂದೆ ಆ ಆಟೋ ಹಿಂದೆ ಹಲವಾರು ಆಟೋ --

ಇದೊಂದು ಬೀಚ್ ಆಗಿದೆ ಇಲ್ಲಿ ಹಲವಾರು ರೀತಿಯ ಹಡಗುಗಳು ಕಾಣುತ್ತಿದ್ದವೇ ತುಂಬ ನೀರುಗಳಿವೆ ಇಲ್ಲಿ ಹಲವಾರು ರೀತಿಯ ವ್ಯಕ್ತಿಗಳು ಕುಳಿತಿದ್ದಾರೆ ಅಲ್ಲಿ ಬಂಡಿ __

ಇದೊಂದು ಬುಕ್ ಸ್ಟಾಲ್ ಆಗಿದೆ ಇದರಲ್ಲಿ ನಮಗೆ ಬೇಕಾದ ಎಲ್ಲ ಪುಸ್ತಕಗಳು ಸಿಗುತ್ತವೆ ಫಸ್ಟ್ಪಿಯುಸಿ ಸೆಕೆಂಡ್ ಪಿಯುಸಿ ಅದೇ ರೀತಿ ಹಲವಾರು ವಿದ್ಯಾರ್ಥಿಗಳಿಗೆ ಬೇಕಾಗಿರುವ ಪುಸ್ತಕಗಳು --